ನಮ್ಮೂರೆಲ್ಲಾ ಫೋಟೋಗ್ರಾಫಿಕ್ ಅಂತ ಹೇಳಿ ಯು ಎಸ್ ಗೆ ಹೋಗ್ತೀವಿ.

ಇದು ಒಂದು ಮಾರುಕಟ್ಟೆ ಆಗಿದೆ ಇಲ್ಲಿ ಅನೇಕ ರೀತಿಯ ತರಕಾರುಗಳ ತರಕಾರಿಗಳನ್ನು ಕಾಣಬಹುದು ಮತ್ತು ಇಲ್ಲಿ ಎಲ್ಲಾ ರೀತಿಯಾದ ತರಕಾರಿಗಳು ಸಿಗುತ್ತದೆ ಇದು ಮಾರುಕಟ್ಟೆಯಾಗಿದೆ ಇದು ಒಂದು ಸಂತೆಯಾಗಿದೆ ಸಂತೆ ರೂಪದಲ್ಲಿ ಕಾಣಬಹುದು.

ಅವರೆಲ್ಲ ಅಂತವೂ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡೋದು ನೋಡದೆ ಚಂದ.

ಅದ್ಭುತವಾದ ಗಿಡಗಳನ್ನು ಹೊಂದಿದ ಇಲ್ಲಿ ಗ್ರೀನ್‌ ಕಲರ್‌ ಬಣ್ಣದ.

ತುಂಬ ಎತ್ತರವಾದ ಕಟ್ಟಡವಾಗಿದ್ದು ಈ ದಿನ--